ಈ ಬಿಲ್ಡಿಂಗ್ ಅಲ್ ನೋಡ್ತಿರದ್ ನೀವು ಯುನಿಟೆಡ್ ಆಸ್ಪಿಟಲ್ ಇದು ಯಾರೇ ಆಗ್ಲಿ ಏನೇ ಏಗ್ಲಿ ಈ ಕಾಲಲ್ಲಿ ವೈದ್ಯೋ ನಾರಾಯಣಾ ಹರಿ ಅಂತೆಳಿ ಅಂತ ನಾರಾಯಣ ಗಳ್--

ನನಿಗೆ ಮೀನ್ ಕಂಡ್ರೆ ಆಗಲ್ಲ ಯಾಕಂದ್ರೆ ಮೀನುನ ಮನೇಲ್ ರೊಸ್ಟ ಮಾಡ್ಕೊಟ್ರೆ ಅಂಗಂಗೆ ದುಂಗಿ ಗಂಟ್ಲಲ್ ಸಿಗ್ ಹಾಕೊಂತಿತ್ತು ಮೀನವ್ ಜಾಸ್ತಿಯೇ ಹೊತ್ತು ನಿದ್ದೆ ಮಾಡೊದ್ --

ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ . ದಿಸ್ ಇಸ್ ದ . ಇದನೆಲ್ಲಾ ಲವಿಂಗ್ ಬರ್ಡ್ಸ್ ಅಂತ ಕರಿತ್ತಾರೆ. ಎಷ್ಟೋ ಜನಗಳ ಮನೆಯಲ್ಲಿ ಸಾಕಿರ್ತಾರೆ. ನಮ್ಮನೆಲ್ಲೂ ಸಾಕ್ಬೇಕು ಅಂತ--

ನಮಸ್ಕಾರ ದೇವ್ರು ಪ್ರತಿ ಕರ್ನಾಟಕ ಇಂಡಿಯಾದಲ್ಲೇ ಆಚರಿಸೊ ಒಂದೇ ಒಂದು ಹಬ್ಬ ಯುಗಾದಿ. ಪ್ರತಿ ಯುಗಾದಿ ಹಬ್ದಲ್ಲೂ ಕೆಲವ್ರು ಮನೇಲಿ ಹೋಳಿಗೆ ಮಾಡಿದ್ರೆ ನಮ್ಮನೇಲಿ ಈ ಸಲ ಹೋಳಿಗೆ ಮಾಡಿದ್ರು .

ಶಬ್ದ ನಾಟ್ ಟಿಸ್ ಇಸ್ ದ ಜೀಸಸ್ ಇದೂ ಶಬ್ದ ಪ್ರಪಂಚಲ್ ಎಷ್ಟೋ ದೇಶಗಳು ಯು ಪರ್ವಾಗ್ ಇದ್ರುನು ಪರ್ವಾಗಿಲ್ಲ ಇದ್ರಲ್ಲಿ ಸೈಡಲ್ಲಿ ಹಿಂದಿಯಲ್ ಬರ್ದಿದೆ ಇದ್ ನೋಡಿದ್ರೇ ಒನ್--

ಶೇರ್ಡ್ ಎ ಲಾಟ್ ಪ್ರೇಯರ್ ಅಂತ ಬರ್ದಿದೆ ಇದು ಕ್ರಿಶನ್ ದೇವ್ರು ನಾಳೆ ಗುಡ್ ಫ್ರೈಡೆ ಇರೋದ್ರಿಂದ ಎಲ್ಲಾರಿಗೂ ಆಪಿ ಗ್ರುಡ್ ಫ್ರೈಡೆ . ಓಕೆ ಫ್ರೆಂಡ್ಸ್ ಬೋ--

ಫ್ರೆಂಡ್ಸ್-ಸ್ ಇದೇ ನೋಡ್ತಿದಿರಾ ಇಮೇಜ್ ಲೈಕ್ ಎಷ್ಟು ಕೊಕೊಡೈಲ್ ಅಂತ ಇದನ್ನ ಇಂಗ್ಲೀಷಲ್ಲಿ ಮಚಿಲೀ ಅಂತರೆ. ಕನ್ನಡದಲ್ ಮೊಸೊಳೆ ಅಂತರೆ ನಿಮಿಗ್--

ಫ್ರೆಂಡ್ಸ್ ನಮಸ್ತೆ ಇದು ಏನ್ ಕಾಣ್ತಿದಿಯೊ ನಿಮ್ಗ್ ಈ ಫೋಟ್ದಲ್ಲಿ ಇಮೇಜು ಇದು ಇಂಡಿಯನ್ ಏರ್ಲೈನ್ಸ್ ಅಂತ ಪ್ರಪಂಚ್ದಲ್ಲಿ ಇದ್ರ್ನ್ನಾ ಇದ್ರ್ನ್ನು ಮ್ಯಾನುಫ್ಯಾಕ್ಚರಿಂಗ್ ಬಂದು ಅಲ್ಯೂಮಿನಿಯಂ ಅಲ್ ಮಾಡ್ತಾರೆ ಇದನ್ ಕನ್ನಡ್ದಲ್ಲಿ ಲೋಹಾಯ ಅಕ್ಕಿ ಅಂತ ಕರೀತಾರೆ.